ಇದು ಒಂದು ಸ್ಪೋರ್ಟ್ಸ್ ಗೆ ಸಂಬಂದಿಸಿದ ಚಿತ್ರ ಇದಾಗಿದೆ ಆ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಾಲಿಗೆ ಪೆಟ್ ಆಗಿರುವುದರಿಂದ ಮಲಗಿದ್ದಾನೆ.

ಈ ಆಟದಲ್ಲಿ ಕಾಣಿಸುತ್ತಿರುವಂತದ್ದು ಬೆಳಗಾವಿ ಮಹಾನಗರ ಪಾಲಿಕೆಗೆ ಸಂಬಂಧಿಸಿರುವಂತ ಒಂದು ಆಟೋದಲ್ಲಿ ಅದರ ಮೇಲೆ ಹಿಂದೆಗಡೆ ಒಂದು --